ಇದರಲ್ಲಿ ಬಂದು ಒಂದು ಬಿಲ್ಡಿಂಗ್ ಇದೆ ಹಾಗೆ ಅದರ ಮೇಲೆ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ ಮತ್ತೆ ಆ ಬಿಲ್ಡಿಂಗಿಗೆ ಬಂದು ರೆಡ್ ಮತ್ತು ಮೆರುನ್ ಕಾಂಬಿನೇಷನ್ ಇರೋ ಪೈಂಟ್ ಮಾಡಿದರೆ ಬಿಲ್ಡಿಂಗ್ ಒಳಗಡೆ ಬಂದು ತೆಂಗಿನ್ ಗಿಡ ಇದೆ --

ಇದು ಬಂದು ಒಂದು ಗ್ರೌಂಡ್ ತರ ಇದೆ ಹಾಗೆ ಅಲ್ಲಿ ನೀರಿಂದು ಕಾರಂಜಿ ಕೂಡ ಇದೆ ಹಗೇ ಅಲ್ ಬಂದು ಕಲರ್ ಕಲರ್ ಕೂಡ ಕಾರೆಂಜಿ ಇದೆ ಅಲ್ ಬಂದು ನೆಲದ್ಮೇಲೆ ಆರೆಂಜ್ ಕಲರ್ ಗ್ರೀನ್ ಕಲರ್ ಕಾಣಿಸ್ತಿದೆ ಹಾಗೆ ದೊಡ್ಡ ದೊಡ್ಡ ಮರಗಳು ಕೂಡ ಇದೆ --

ಇದರಲ್ಲಿ ಬಂದು ಒಂದು ಪಿಂಕ್ ಕಲರ್ ಬಸ್ಸಿದೆ . ಹಾಗೆ ಅದರ ಆಪೊಸಿಟ್ ಕೂಡ ಇನೊಂದು ಬ್ಲೂ ಕಲರ್ ಬಸ್ಸಿದೆ . ಅದರ ಹಿಂದೆ ಒಂದು ದೊಡ್ಡ ಮರ ಕೂಡ ಇದೆ. ಅಗೈನ್ ಅಲ್ಲಿ ಒಬ್ಬ ಅಂಕಲ್ ಕೂಡ ನಿಂತ್ಕೊಂಡಿದರೆ. ಮತ್ತೆ ಬಸ್ ಹಿಂದೆಗಡೆ ಒಂದು ಬಿಲ್ಡಿಂಗ್ ಕೂಡ ಕಾಣಿಸ್ತಿದೆ ಮನೆ ತ --

ಇದು ಒಂದು ಫೀಲ್ಡ್ ತರ ಇದೆ ಫೀಲ್ಡ್ ಅಲ್ಲಿ ಬಂದು ಬ್ಲೂ ಕಲರ್ ಮತ್ತೆ ಗ್ರೀನ್ ಕಲರಿಂದ ಕವರ್ ಮಾಡಿದ್ದಾರೆ ಹಾಗೆ ದೂರದಲ್ಲಿ ಒಂದು ದೊಡ್ಡ ಮನೆಗಳು ಕೂಡ ಕಾಣಸ್ತಿದೆ ಹಾಗೆ ದೊಡ್ಡ ದೊಡ್ಡ ಗಿಡಮರಗಳು ಕೂಡ ಕಾಣಸ್ತಿದೆ.

ಇಲ್ ಬಂದು ಸಂಗಮ್ ಆಟೋ ವರ್ಕ್ ಅಂತ ಇದೆ ಹಾಗೆ ಅದ್ರ ಮುಂದೆ ಒಂದು ಎರಡು ಕಾರುಗಳು ಇದೆ ಒಂದು ವೈಟ್ ಇದೆ ಇನ್ನೊಂದು ಗ್ರೇ ಇದೆ ಅದರ ಪಕ್ಕ ಒಂದು ಮರ ಕೂಡ ಇದೆ ಅದ್ರು ಹೊರಗಡೆ ಒಂದೆರಡು ಗಾಡಿ ಕೂಡ ನಿಂತಿದೆ --

ಇದರಲ್ಲಿ ಬಂದು ಒಂದು ಟ್ರೈನ್ ಇದೆ ಅಂದ್ರೆ ಲೈಕ್ ಆಟ ಆಡೋ ಟ್ರೈನ್ ತರಾ ಅದು ಬಂದು ಪಿಂಕ್ ಕಲರ್ ಲಿ ಇದೆ ಅದರ ಪಕ್ಕ ಗಿಡಮರಗಳೆಲ್ಲ ದೊಡ್ಡದೊಡ್ಡದಾಗಿ ಬೆಳೆದಿದೆ ಹಾಗೆ ಆ ಗಿಡದಲ್ಲಿ ಬಂದು ಆರೆಂಜ್ ಕಲರ್ ಫ್ಲವರ್ ಕೂಡ ಬಿಟ್ಟಿದೆ.

ಇದ್ರಲ್ಲಿ ಬಂದು ಒಂದು ಬ್ಲಾಕ್ ಕಲರ್ ಕಾರಿದೆ ಹಾಗೆ ವೈಟ್ ಕಲರ್ ಕೂಡ ಇನ್ನೊಂದು ಕಾರಿದೆ ಅಲ್ಲಿ ಬಂದು ಒಂದು ವಾಟರ್ ಕ್ಯಾನ್ ಎರಡು ವಾಟರ್ ಕ್ಯಾನ್ ಇದೆ ಫಿಲ್ಟರ್ ಕ್ಯಾನ್ಸ್ದು ಹಾಗೆ ಅಲ್ಲಿ ಒಂದು ಬೀರು ಓಪನ್ ಆಗಿದೆ ಮತ್ತೆ ಶೆಡ್ ಕೂಡ ಹಾಕಿದ್ದಾರೆ ವಿಂಡೋ ಇದೆ.

ಬಂದು ಸತೀಶ್ ಟೈರ್ಸ್ ಅಂತ ಇದೆ. ಹಾಗೆ ಅಲ್ಲಿ ಒಂದು ವೈಟ್ ಕಲರ್ ಕಾರಿದೆ ಟೈಯರ್ ಪ್ರೋಸ ಅಂತ ಕೂಡ ಇದೆ. ಅಲ್ಲಿ ವೀಲ್ ಅಲೈನ್ಮೆಂಟ್ ಟೈರ್ ಚೇಂಜಿಂಗ್ ಅಲಾಯ್ಸ್ ಅಂತ ಕೂಡ ಎಲ್ಲ ಇದೆ ಬೋರ್ಡಲ್ಲಿ . ಏನೋ ಹೊರಗಡೆ ಒಂದು ಸ್ವಿಪರ್ ಇದೆ.

ಇದರಲ್ಲಿ ಬಂದು ಒಂದು ದೊಡ್ಡ ಬಿಲ್ಡಿಂಗ್ ಇದೆ ಹಾಗೆ ಅಲ್ಲಿ ಬಂದು ತುಂಬಾ ತೆಂಗಿನ ಮರಗಳು ಇದೆ ಅದರ ಆಪೋಸಿಟ್ ಬಂದು ಒಂದು ವೈಟ್ ಬಿಲ್ಡಿಂಗ್ ಕೂಡ ಇದೆ ಅಲ್ಲಿ ತುಂಬಾ ಜನ ಕೂಡ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ಅಲ್ಲಿ ಒಂದು ವೈಟ್ ಬೋರ್ಡ್ ಕೂಡ ಹಾಕಿದ್ದಾರೆ ಅಲ್ಲಿ ರೋಡ್ ಇದೆ.

ಇದರಲ್ಲಿ ಬಂದು ಎರಡು ಕಾರ್ ಇದೆ ಒಂದು ಕಾರ್ ಬಂದು ಗ್ರೇ ಕಲರ್ ಇದೆ ಇನ್ನೊಂದು ಬಂದು ವೈಟ್ ಕಲರ್ ಇದೆ ಹಾಗೆ ಅಲ್ಲಿ ಒಂದು ಇಂಜಿನ್ ಕೂಡ ಇಟ್ಟಿದ್ದಾರೆ ಹೀಗೆ ನಲ್ಲಿ